ನಿಮ್ class ಎಲ್ಲಿಗೆ ಬರುತ್ತೆ ಅಂತ ನಮ್ಗ್ ಇದನ್ ಕಳಿಸಿರಿ madam .

Hello ನಮಸ್ತೆ.

ಹೇಳ್ದ್ರೆ ಕೇಳ್ತಿನಿ ಹೆಂಗೆಂಗೆ ಏನ್ ಕಥೆ. ಹ್ಮ್ ಏನಿಲ್ಲರಿ ಅ

ಚನ್ನಾಗಾಯ್ತುರಿ. ಹ್ಮ್ ಎಲ್ಲಾರ್ಗುಡಿ enjoy ಮಾಡಿದ್ರ.

ದೀಪಾವಳಿ special ಆಚರಿಸ್ತಾಯಿಲ್ಲ ಹಬ್ಬನ ದೀಪಾವಳಿನ? ಹಾ ದಿ~ ನಾವು ದೀಪಾವಳಿ ಚೆನ್ನಾಗ್ ಮಾಡಿದ್ದೀವಿ.

ಏನುಕೂಡ ಹೇಳ್ಬಾರ್ದ್ ಬಿಡ್ರಿನ ಕಥೆನೆ ಬೇರೆ ಅದು. ಹ್ಮ್ ಹೆಂಗ್ ಮಾಡ್ತಿರ ಸ್ವಲ್ಪ ನೀವ್ ಏನೇನು ಹಬ್ಬ ಅಡಿಗೆ ಮಾಡ್ತಿರಿ ಏತರ ಯಾವ್ಥರ ಆಚರಸ್ತಿರಿ ಅಂತ ಹೇಳ್ರಿ.

ಮತ್ತೆ ಆಮೇಲಿನ್ನ ಆಮ್ನಾವು bomb ಪಟಾಕಿ ಅವೆಲ್ಲ ಇರ್ತವಲ್ಲ.

ಹ್ಮ್ friends ಜೊತೆ ಕೈಯಾಗ ಇಟ್ಕೊಂಡ್ ಮಾಡೊದು.

ಹೌದ್ರಿ, ನೀವ್ ಯಾವ್ಥರಾ ಮಾಡಿದ್ರಿ?

ನಾವೂನು ಲಕ್ಷ್ಮಿನ್ ಕೂರಿಸ್ತಿವಿ.

ಹ್ಮ್ ಇನ್ನೂ ಅಕ್ಕಾಪಕ್ಕ ಇರೋ ಮನೆಯೋರ್ನ ಮನೆಯಲ್ಲಿರೋ ಮನೆ ಹತ್ರ ಇರೋಂಥ ಹೆಣ್ ಮಕ್ಳನ್ನ ಕರಿತಿವಿ ಪೂಜೆಗೆ.

ಹ್ಮ್, ಹಬ್ಬಕ್ ಹೋಳಿಗೆ ಮಾಡ್ತಿವಿ.

ಹ್ಮ್, ಮತ್ತೆ.

ನೀವ್ ಹೇಳ್ರಿ ladies first ಅಲ್ವಾ. ಅದೇರಿ ದೀಪಾವಳಿ special ಅಂದ್ರೆ ದೀಪಾವಳಿ ದೀಪ ಹಚ್ತೀವಿ.

generally ಲೆಲ್ಲರು ಮಾಡ್ತರೆ ಬಿಡು ಬೇರೇ ಏನ್ ಮಾಡಿದಿರಿ ಇನ್ನಾ special ಉ Special ಏನ್ ಮಾಡಕ್ ಸಾಧ್ಯ ಹಬ್ಬಗಳ್ಗೆನ್ special ಮಾಡನಂಗಿಲ್ಲ ಎಲ್ಲಾ ಯಾವ್ ಹಬ್ಬಕ್ ಏನ್ಮಾಡ್ಬೇಕು ಅದ್ನೇ ಮಾಡ್ಬೆಕಲ್ವ.

ಅದೇ special ಹಬ್ಬದಾಗ್ ಎನ್ ಅಡ್ಗೆ ಮಾಡ್ಬೇಕು ಯಾಯಾ ಹಬ್ಬದಾಗ್ ಏನ್ ಮಾಡ್ಬೇಕು ಅದೇ special . ಅಡ್ಗೆ ಅಂತ ಅಲ್ಲ friends ಯಾರು ಹೊಸಾ ಊರ್ ಬಂದಾರ meet ಆಗಿದ್ದು ಮಾತಾಡಿದ್ದು. ಇಲ್ಲ ಇಲ್ಲರಿ ಹಬ್ಬಕ್ಕೆನ್ ಯಾವ್ friends ಬಂದಿಲ್ಲ.

ಮನೆಯವ್ರೆ ಮನೆಯ ಮನೆ fami~ ಆ ಕುಟುಂಬದೊಳಗವ್ರೆ family ಯೊಳಗವ್ರೆ ಮಾಡಿರದ್ ಹಬ್ಬನ.

ಇನ್ ಎಲ್ಲಿಗೆ ಯಾವ್ ಊರ್ಗೇನ್ ಹೋಗಿಲ್ಲ tour ?

ಕ್ರಿಸ್~ ಹಾ ಮೊನ್ನೆ Goa ಗ್ Goa ಹೋಗ್ ಬಂದಿದ್ದು. Christmas ಚೆನ್ನಾಗ್ ಮಾಡದ್ರಂದ್ರಿ? ಹಾ Christmas ಇಗ್ Goa tour ಹಾಕಿದ್ವಿ. ಹೌದಾ, friends ಜೊತೆ ಹೋಗಿದ್ರ? ಹಾ friends ಎಲ್ಲರೂ bike ನಾಗ್ bike ದಾಗ್.

ಹ್ಮ್ ಹೋಗಿದ್ರಿ?

ಹ್ಮ್, Goa trip ಎಲ್ಲಾ ಚೆನ್ನಾಗ್ ಆಯ್ತಾ?

ನೀವೊಂದೆ miss ಆದ್ರಿ ನೀವ್ ಬಾ ಅಂದ್ರಿ ನೀವೇನು busy ನಾಗೇ ಇದಿವಂದ್ರಿ.

ಕೆಲ್ಸಗಳಿರ್ತವಲ್ರಿ ಮಾಡ್ಬೇಕಲ್ಲ. ಮಾಮೂಲಿ ಕೆಲ್ಸ ಅಂತೂ ಜೀವನ ಪೂರ್ತಿ ಇದ್ದೇ ಇದೆಯಲ್ಲ.

ಹ್ಮ್ ಯಾವಾಗ

ಹ್ಮ್, ಮತ್ತೆ ಏನ್ರೀ ಮನೆಕಡೆ ಎಲ್ಲಾರ್ ಆರಾಮಿದಾರ ಅಮ್ಮ ಅಪ್ಪ? ಹ್ಮ್ ಎಲ್ಲಾರು ಚೆನ್ನಾಗಿದಾರ ನಿಮ್ ಮನ್ಯಾಗ? ಹ್ಮ್, ಹಾ

ಮತ್ತೇನಿಲ್ಲಪ ನೀವೇ ಹೇಳ್ಬುಕು.

ಮತ್ತಿನ್ನೆನು ವಿಶೇಷ recent ಆಗ್ ಏನು ಮಾಡ್ತಯಿದಿರಿ? ಇವಾ~ ಇವತ್ತು ಇದಕ್ಕ Vizag Visakhapatnam ಹೋಗ್ಬೇಕನ್ಕೊಂಡದನಿ AP Andhra .

ಹ್ಮ್ ಹೋಗ್ಬನ್ನಿ ಒಳ್ಳೇದಾಗ್ಲಿ. ಸಂತೋಷ ನಿಮ್ಮ ಆ ಆಶೀರ್ವಾದ ಇರ್ಲಿ ನಮ್ಗೆ. ಏ ನಾವ್ ಆಶೀರ್ವಾದ ಮಾಡೋ ಅಷ್ಟು ದೊಡ್ಡೊರಲ್ಲ ಆರೈಸ್ತಿವಿ ಅಷ್ಟೆ all the best ಹೋಬನ್ನಿ.

ಮತ್ತೇನಿಲ್ಲ ಹೇಳ್ಬುಕು.

ಏನ್ ಇಲ್ಲರಿ ಸರಿ ಮತ್ತೆ ಮಾಡ್ಬೋದ call .

Hello ಅಶ್ವಿನಿ ಮಾತಾಡುದಾ? hello .

ಕೇಳ್ತಿಲ್ವಾ? ಹ. ಮತ್ತೆ ಏನಿವತ್ತು college ಗೆ ಬರ್ಲಿಲ್ಲಲ್ಲ? ಸ್ವಲ್ಪ ಉಷಾರಿರಲಿಲ್ಲ ಹಾಗೆ ನಾನ್ college ಗೆ ಬರ್ಲಿಕ್ಕಾಗ್ಲಿಲ್ಲ. ಮತ್ತೆ ಇವತ್ತು college ಲ್ಲಿ ಏನಾಯ್ತು? ಏನಂದ್ರೆ ಒಂದು trip ಬಗ್ಗೆ plan ಮಾಡ್ತಿದ್ವಿ ಇವತ್ತು, ಎಲ್ಲರೂ ಸೇರಿಕೊಂಡು.

ನಿಂಗೆ ಗೊತ್ತಿಲ್ಲಲ್ಲ. ಅದಕ್ಕೆ ನಿಂಗೆ ಹೇಳಿಕ್ಕ್ ಅಂತ call ಮಾಡಿದೆ ನಾನು. ಹೌದಾ! ಯಾವ place ಬಗ್ಗೆ? Place ಅಂದ್ರೆ ಚಿಕ್ಕಮಂಗ್ಲೂರು ಅಂತ main place ನಮ್ಮದು. ಹೌದಾ ಅಲ್ಲಿ ಯಾವ್ದೆಲ್ಲ? ಅಲ್ಲಿ ಅಲ್ಲೆಲ್ಲಾ falls ಲ್ಲಾ ಇದೆಯಲ್ಲ? ಮತ್ತೇ.

ನಮ್ಮದೂ, ರಾಣಿಝರಿ ಅಂತ ಒಂದು place ಇದೆ. ತುಂಬಾ ಒಳ್ಳೆದಿದೆ ಅಂತೇ ಅದು place .

ಬೇರೆ ಅಲ್ಲಿ ಅಂದ್ರೆ falls ಗಳೇ ಜಾಸ್ತಿ ಇದೆ. ಮತ್ತೆ ಬೆಟ್ಟಾಯೆಲ್ಲ ಇದೆಯಲ್ಲ? ಹ ಹೌದಾ, ಎಷ್ಟು? . ಇವತ್ತೊಂದು college ಲ್ಲಿ ಒಂದು meeting ನಡೀತು. ಅದ್ರಲ್ಲಿ ಎಲ್ಲ ಹೇಳಿದ್ವಿ ನಾವು, ಯಾವ್ದು ಆಗಬೋದಂತ. majority ಆ place ಗೆ ಬಂತು. ಹೌದಾ? ಎಷ್ಟು ಜನ ಇದ್ದಾರೆ? ಜನ ಅಂದ್ರೆ ಒಂದು ಐವತ್ತಕ್ಕಿಂತ ಮೇಲೆ ಇದ್ದಾರೆ. ಹುಡುಗಿಯರು ಕೂಡಾ ತುಂಬಾ ಇದ್ದಾರೆ.

ಅದಕ್ಕೆನೆ ಕೇಳಿಕ್ಕೆ ಹೇಳಿದ್ರು. ನೀನೊಂದು ಬರ್ತಿಯಾ ಇಲ್ವಾ ಅಂತ. ಬರ್ಬೋದಾ? ನೋಡ್ವಾ. ಎಷ್ಟಿದ್ದಾರೆ? ಎಷ್ಟು ದಿನ? ನಮ್ದು ಎರಡು ದಿನದ್ದು.

ಹ. ಮ್ಯಾಮ್ನವರೆಲ್ಲ ಬರ್ತಾರಾ? ಹೌದು, ma'am ಇಬ್ಬರು ಬರ್ತಾರಂತೆ.

ಹೌದು ಬಸ್ಸೊಂದು plan ಮಾಡ್ತಾರಂತೆ ಹೇಳಿದರೆ. ಮತ್ತೆ ಅಲ್ಲೀ ಉಳ್ಕೊಳ್ಲಿಕ್ಕೆ, ನಮ್ಗೆ hotel ಏನಾದ್ರು ಮಾಡ್ಬೋದು, place ನಮ್ಗೆ. ಆ ಹೌದಾ? ಹ ಮತ್ತೆ ಇದು amount ಎಷ್ಟು? Amount ಈಗ ಒಂದು minimum ಅಂದ್ರೆ ಎರಡು ಸಾವಿರ ಅಂತ ಹೇಳಿದ್ರು. ಇನ್ನು ಜಾಸ್ತಿ ಆದ್ರೆ.

ಆಯ್ತಾಯ್ತು. ಅದೊಂದು ಚಿಕ್ಕ್ಮಂಗ್ಳೂರಲ್ಲಿ ನಮ್ಮದೊಬ್ಬರು relative ರವ್ರದ್ದು ಉಂಟು hotel , ನಾ ಅವರ್ಹತ್ರ ಕೇಳ್ಬೇಕಾ? ಹ ಕೇಳಿ ಹೇಳ್ಬೊದಾದ್ರೆ ಹೆಳ್ಬೊದು.

ನಾನ್ ಅವ್ರ ಹತ್ರ ಕೇಳ್ತೇನೆ ಎಂತ ಅಂತ. ಅಲ್ಲೀ ಯ ಎ ಇದ್ರೆ ನಿಮ್ಮದು ಊಟದ ಬಗ್ಗೆ ಕೂಡ ಹೇಳ್ಬೋದು ನೀವ್. ಹೌದು ಅದು ಅಂದ್ರೆ ನಮಗೆ ಅಂತ ಹೇಳಿ ಸ್ವಲ್ಪ, ಅಲ್ಲಿ ಹಣ ಸ್ವಲ್ಪ ಕಮ್ಮಿ ಮಾಡಿದ್ರು ನಮಗೆ ಉಳಿತಾಯ ಆಗ್ತದಲ್ಲ? ಹಾ ಅದು college ಗೆ ಒಳ್ಳೇದಲ್ಲಾ? ಹಾ ಹಾಗಿದ್ರೆ ಹೇಳ್ಬೋದ್ ನೀವು suggestion ಕೊಡಿ.